ಇಲ್ಲ Christmas ಗೆ ಅಂತ ರಜೆ ಇಲ್ಲ? ಈಗ ಶುಕ್ರವಾರ ಎಲ್ಲಾ ರಜೆ ಹಾಕಿದ್ರೆ ಮೂರ್ ದಿಸ ರಜೆ ಸಿಕ್ತಿತ್ತು ಈಗ ಅದೂಸ ಇಲ್ಲ. ಎರಡೇ ದಿವ್ಸದಲ್ಲಿ ಮುಗೀತು. ಆ ನನಿಗೆ ಇಂದ one week ಸಿಕ್ಕಿದೆ.

ಹಾ, ಅದೇ ನಾನು ಅಪ್ಪಮ್ಮನ್ ಜೊತೆ ಒಂದು ಸಣ್ಣ tour ಹೋಗ್ಬೇಕೂಂತಿದ್ದೇನೆ, ಮೂರ್ನಾಲ್ಕು ದಿವಸದ್ದು. ಹಾಗೆಯೇ place ಎಲ್ಲ ಹೋಗಿ ಸುಮಾರು ಗೊತ್ತಿದೆ ಅಲ್ವ? ನಂಗೆ place ಹೇಳ್ಬೋದಾ? ಹ. ನಿಮಿಗೆ ಅದೇ, ಮೂರ್ನಾಕು ದಿನಕ್ಕೆ ಬೇಕಾದಾಗೆ ಅಲ್ಲ?

ಹಾಗಾದ್ರೆ ನಿಮ್ಗೆ ನನ್ನ ಲೆಕ್ಕದಲ್ಲಿ ಇದು Chikmagalur tour ಹೋಗ್ಬೋದು. Chikmagalur , ಆದ್ರೆ ಸಕ್ಲೇಶ್ಪುರ ಹಾಗೆಲ್ಲ ಹೋದ್ರೆ ಚಂದ ಆಗ್ತದೆ.

ನಂಗೆ study ಮತ್ತೆ ಅಪ್ಪಮ್ಮನನ್ನು ಒಟ್ಟಿಗೆ ಕರ್ಕೊಂಡು ಹೋಗುವ ಹಾಗೆ ಆಗ್ಬೇಕು. ಆ place ಎಲ್ಲ ಹೇಳ್ತೀರಾ? ಹ. place ಹೇಳ್ತೇನೆ. ನಾ ಹೇಗ್ ಹೇಳಿದ್ರೆ ನಾನೆಂತ ಗೊತ್ತುಂಟ ಎರಡು ತಿಂಗ್ಳ ಹಿಂದೆ ನಾನ್ಸ ಹೋಗಿದ್ದೆ. class ನವರೊಟ್ಟಿಗೆ.

So ಹ. ನಾ ಆ ಅಂದಾಜಲ್ಲಿ ಹೇಳ್ತೇನೆ ಎರಡು ದಿವ್ಸದ್ ಹೋದ್ದು, ಒಂದು guide ಮಾಡಿ ಹೋದ್ದು. ಅದೇ idea ಹೇಳ್ತೇನ್ ನಿಮಗೆ ಸಹ.

ನಾವು ಶುರುವಿನ ದಿನ see ಒಂದು ನಾಕ್ ಗಂಟೆಗೆ ಎದ್ದು, ಹೋದ್ದು. so , ಬೆಳಿಗ್ಗೆ ತಿಂಡಿಯೆಲ್ಲ ಸಕಲೇಶ್ ಸಕ್~ ಸಕಲೇಶ್ಪುರದಲ್ಲಿ ಮಾಡಿ.

ಮತ್ತೆ ಸೀದ ಶ್ರವಣಬೆಳಗೊಳ ಹೋದ್ದು. ಮಧ್ಯಾಹ್ನ .

ಅದಾದ್ಮೇಲೆ ಅಲ್ಲಿ ಅಲ್ಲೆಲ್ಲ ನೋಡಿ ಬೆಟ್ಟ ಎಲ್ಲ ಹತ್ತಿ, ಅದಾದ್ಮೇಲೆ ಸೀದ ಬೇಲೂರು, ಹಳೇಬೇಡು ಆ ಯಾದ್ ಆ ಎರಡು place ಶುರುವಿನ ದಿನ cover ಮಾಡಿದ್ದು ನಾವು.

ಅದಾದ್ಮೇಲೆ ಮತ್ತೆ ಶುರುವಿನ ದಿನ ರಾತ್ರಿ ಚಿಕ್ಕಮಂಗ್ಳೂರಲ್ಲಿ ನಿಂತು, ಮರ್ದಿವ್ಸ ಬೆಳಿಗ್ಗೆ ಬೇಗ ಎದ್ದು, ಸೀದ ಬಾಬಾ ಬುಡನ್ಗಿರಿ ಹೋದ್ದು.

ಅದು ತುಂಬ ಚೆಂದದ ಜಾಗ ಆಯ್ತ? ಖುಷಿಯಾಗ್ತದೆ ಬೆಳಿಗ್ಗೆ full . ಅಂದ್ರೆ ತುಂಬ ಮಂಜು ಎಲ್ಲ ಕವಿದು ಖುಷ್ಯಾಗ್ತದೆ ಅಂದ್ರೆ ಒಂದು ಆರಾಮಾಗ್ತದೆ, ಎಲ್ಲ tension ಎಲ್ಲ ಬಿಟ್ಟು, ಆತರ ಗಮ್ಮತ್ತುಮಾಡುವಾಂತಾಗ್ತದೆ.

ಮತ್ತೆ ಅದಾದ್ಮೇಲೆ ಸೀದ ನಾವೊಂದು ಜಲಪಾತ ಇತ್ತು. ಅಲ್ಲೇ ಹೋಗ್ವಾಗ. on the way .ಇದು ಬಾಬಾ ಬುಡನ್ಗಿರಿಯಿಂದ Mullayanagiri ಹೋಗ್ವಾಗ.

ಹೆಸ್ರು ಮಾತ್ರ ನನ್ಗೆ ಸತ್ಯ ನೆನ್ಪಿಲ್ಲ ಆಯ್ತ?

ಮತ್ತೆ ಅದಾಗಿ ಮುಳ್ಳಯ್ಯನಗಿರಿ ಹೊದ್ವಾ. ಹೋದ್ವಿ ಮತ್ತೆ ಅಲ್ಲೊಂದು jut point ಅಂತ, ಅದೊಂದ್ ಜಾಗ ಉಂಟು. ಒಂದು ಎತ್ತರದ ಜಾಗ. ಕಾಣ್ಸ್ತದೆ ಎಲ್ಲ. ಎಲ್ಲ ಸುತ್ತ ಕಾಣ್ಸ್ತದೆ.

ಅದಾದ್ಮೇಲೆ ಆ ದಿವ್ಸ full ಗಮ್ಮತ್ತ್ ಮಾಡಿದ್ವಿ, campfire ಎಲ್ಲ ಸುರುವಿನ ದಿವ್ಸ ರಾತ್ರಿ camp fire friend ಎಲ್ಲ ಹೋಗಿದ್ವಲ್ಲ? staff ನವರೆಲ್ಲ? ಅದೆಲ್ಲ ಚೆಂದ ಇತ್ತು.

ಹ. ಹೌದು, ತುಂಬ ಗಮ್ಮತ್ ಮಾಡಿದ್ವಿ. ಆ, ಹಾಗಾದ್ರೆ ಅದು ಬಾಬಾಬುಡನ್ಗಿರಿಯಲ್ಲಿ ಜಾಸ್ತಿ ಚಳಿ ಇರ್ತದ ಚಳಿಯೆಲ್ಲ ತುಂಬ ಉಂಟು. ಅಂದ್ರೆ, full ಮಂಜ್ ಇರ್ತದಲ್ಲ? ಚಳಿ ಇದ್ದೇ ಇರ್ತದೆ ಅಲ್ಲಿಯೆಲ್ಲ. ನನಿಗೆ ಜಾಸ್ತಿ ಚಳಿ ಆಗುದಿಲ್ಲ. ಜ್ವರ ಬೇಗ ಬರುದು. ಚಳಿ, ಆದ್ರೆಂತ ಗೊತ್ತುರಾ, ಒಂದ್ಸಿವ ಅಲ್ಲ? ಹಾಗೆ ಸ್ವಲ್ಪ ಹೋಗಿ, ಇಲ್ಲದಿದ್ರದು ತುಂಬಾ ಚೆಂದ ಅಂದ್ರೆ ಗಮ್ಮತ್ತಿರುವುದಿಲ್ಲ. ಹೌದು. ಬಾಬಾಬುಡನ್ಗಿರಿಯಲ್ಲಿ first ಗೆ coffee ಬೆಳ್ದದ್ದ್ ಅಲ್ಲಿಯೇ. ಅಲ್ಲಿಗೆ ಹೋಗದಿದ್ರೆ ಹೌದು. ಅಲ್ಲಿಗೆಲ್ಲ ಹೋಗ್ಬೇಕು. ಮತ್ತೆಂತ ಗೊತ್ತುಂಟ? ಅದೆಲ್ಲ ಒಂದೇ ದಿವ್ಸದಲ್ಲಿ ನೀವು ನೋಡಿ ಮುಗಿಸ್ಬೇಕು. ಅದೊಂದ್ ಗಮ್ಮತ್ತ್ಸ ಇರ್ತದೆ. ಎಲ್ಲ ಒಟ್ಟಿಗೆ ಹೋಗಿರ್ತೇವಲ್ಲ? ಮನೆಯವರೆಲ್ಲ? ಹಾ, ಹ. ನಡುವೆಯಲ್ಲಿ ಎಲ್ಲ ನಿಲ್ಲಿಕ್ಕೆ ಇರ್ತದ ಏನಾದ್ರೂ ತರ? ಹೌದ್ ನಿಮಗೆ ನಾವು ಅಂದ್ರೆ ಶುರುವಿನ ದಿನ ರಾತ್ರಿ ಒಂದು ಅಲ್ಲಿ ಒಂದು ಮನೆ ಮಾಡಿದ್ವಿ ಅಂದ್ರೆ ಬಾಡಿಗೆ ತೆಗೊಂಡು. ಒಟ್ಟಿಗೆ ಹೋಗುವ ಹಾಗೆ ನಾವೆಲ್ಲ.

ಮತ್ತೆ ಎರಡ್ನೇ ದಿವ್ಸ ನಿಮ್ಗೆ ಹಾಗೆ ಮನೆ ಅಂತ್ ಬೇಕಾಗುದಿಲ್ಲ. ಯಾಕಂದ್ರೆ ನಿಮ್ಗೊಂದ್ ಒಂದ್ ಜಾಗದಿಂದ ಒಂದು ಜಾಗಗೆ ಹೋಗೋವಾಗ್ಲೆ time bus ಅಲ್ಲೇ ಅಥವಾ ಗಾಡಿಯಲ್ಲೆಂತಾರಾ ಹೋಗುದಲ್ಲ? time ಆಗ್ತದೆ.

ಹಾಗಾದ್ರೆ, ಶ್ರವಣಬೆಳಗೊಳ ಮತ್ತೆ ಬಾಬಾಬುಡನ್ಗಿರಿ ಪಕ್ಕಾ. ಆ ಕೂಡ ಆ ಒಳ್ಳೆದಿದೆ. ಆಟ ಆಡ್ಲಿಕ್ಕೆಲ್ಲ ಆಗ್ತದಲ್ಲಿ? ಹ. ಆಟಾಡ್ಲಿಕ್ ಆಗ್ತದೆ. ಅಲ್ಲಿಗೆ ಅಂದ್ರೆ ಒಂದು ಜೊತೆ dress ಸ ತೆಗೊಂಡ್ ಹೋಗ್ಬೇಕು. ಅದು ಕಷ್ಟ ಆಗ್ತದೆ ಅಲ್ಲಿ. ಮತ್ತೆ ಅಲ್ಲಿ ನೀರಲ್ ಚಂಡಿ ಆಗ್ ಹೋಗ್ತೇವೆ, ಸ್ವಲ್ಪ. ಮತ್ಯಾರಾದ್ರೂ ಗಮ್ಮತ್ತ್ ಮಾಡುವವರೆಲ್ಲ ಇದ್ರಂತೂ ಕೇಳ್ಬೇಕೂಂತಾನೇ ಇಲ್ಲ ಅಲ್ಲಿ. ಈ ಕಲ್ಲೆಲ್ಲ ಸ್ವಲ್ಪ ಜಾಸ್ತಿ ನುಣುಪಾದದ್ದು ಅಂದ್ರೆ ಅಪ್ಪಮ್ಮನ ಒಟ್ಟಿಗ್ ಕರ್ಕೊಂಡ್ ಹೋಗುದು ಇಲ್ಲ, ಇಲ್ಲ ಹಾಗೆಲ್ಲ ಎಂತ ಬೇಕಾಗುದಿಲ್ಲ ಅಂದ್ರೆ ಅಷ್ಟೆಲ್ಲ ಜಾರುದು ಹಾಗೆಲ್ಲ ಎಂತ ಇಲ್ಲ ಅಲ್ಲಿ.

ಆ, ಹೌದು. ಅಂದ್ರೆ ಅದರ ಸೀದಾ ನಾವದರ ಬುಡಕ್ಕೇ ಹೋಗ್ತೇವೆ, ನಡ್ಕೊಂಡು ಅಂದ್ರೆ ಮೇಲೆ ಹೋಗುದಲ್ಲ, ಕೆಳಗೋಗುದು ಸೀದ, ಸ್ವಲ್ಪ್ ಸಣ್ಣ ಉಂಟು. ಓ ಹಾಗಾದ್ರೆ ಚಿಕ್ಮಂಗ್ಳೂರೇ best ಆ ಅಂತಾಗ್ತದೆ. ನಾನಲ್ಲಿಗೇ. book ಮಾಡ್ತೇನೆ.

ಹ ಸರಿ. thank you ಅನೀಶ್.

ನಾನ್ ಚೆನ್ನಾಗಿದ್ಧೇನೆ ನೀವು ಹೇಗಿದ್ದೀರಾ ಆನಂದ್? ಆ ನಾನ್ ಚೆನ್ನಾಗಿದ್ದೆ ಎಲ್ಲಿದ್ದೀರಿಗ?

ಹಾ ಹೌದು ಆಯ್ತಲ್ಲ time ಒಂದು ನಾಲಕೈದು ತಿಂಗ್ಳಾಯ್ತು ಬಂದು. ಹೌದಾ ಸ್ವಲ್ಪ call ಮಾಡಿದ್ದು ಸ್ವಲ್ಪ problem ಆಗಿದೆ ಅದ್ರ ಬಗ್ಗೆ ಸ್ವಲ್ಪ ಕೇಳ್ವ ಅಂತ phone ಮಾಡಿದ್ದು.

ಹಾ bank transaction ನದ್ದು ನಾನ್ ಅಲ್ಲೀ ಇದು money ತೆಗಿತೇನಲ್ಲ ಸ್ವಲ್ಪ ನನ್ಗೆ ಇದು ಬಡ್ಡಿಯೆಲ್ಲಾ ಇದೆಂಥ cut ಆಗ್ತಾ ಉಂಟು.

ಹ್ಮ್ transaction charges ಜಾಸ್ತಿ ಕಟ್ ಆಗ್ತಾ ಉಂಟು ಅದ್ರ ಬಗ್ಗೆ ಸ್ವಲ್ಪ ಕೇಳುವ ಅಂತ phone ಮಾಡಿದ್ದು. ಅದೂ ತಿಂಗ್ಳಿಗೆ ನಿಮ್ಗೆ ಇಷ್ಟೆ ಅಂತ fix ಮಾಡಿ ಇಡ್ತಾರೆ bank ಅವ್ರು.

ಇಷ್ಟೇ transaction ಮಾಡ್ಬೇಕು ಅಂದ್ರೆ ನೀವು ತಿಂಗ್ಳಿಗೊಂದ್‌ ಐದ್ ಸಲ free ಆಗಿ amount withdraw ಮಾಡ್ಬೋದು ಅದಕ್ಕಿಂತ ಜಾಸ್ತಿ ನೀವೇನಾದ್ರು withdraw ಮಾಡಿದ್ರೆ transaction charge ಕಟ್ಟಾಗುತ್ತೆ.

ಅಂದ್ರೆ ನೀವು ಅದಕ್ಕೆ ಏನ್ ಮಾಡ್ಬೇಕು ಒಂದು ಒಳ್ಳೆ solution ಅಂದ್ರೆ ನೀವು ಆದಷ್ಟು cash use ಮಾಡೋದಂದ್ರೆ ಕಮ್ಮಿ cash ಬೇಕಾದಾಗ ಒಂದೇ ಸಲ ಈವಾಗ ತಿಂಗ್ಳಿಗೊಂದಿಸ್ಟು cash ಬೇಕಾಗುತ್ತದೆ ಒಂದೇ ಸಲ ಎತ್ಕೋಳಿ ಇನ್ನ್ ಅದಕ್ಕಿಂತ ಬೇಕಾದ್ರೆ ಒಂದ್ ಎರಡ್ಸಲ extra ಎತ್ಕೋಬೋದು. ಅದಕ್ಕಿಂತ ಜಾಸ್ತಿ ನೀವು ಎತ್ಕೊಂಡ್ರೆ ಅದು ಅಹ್ bank ಅವುದ್ರು problem ಅಲ್ಲ ಅದು maintenance ಅಂತ ಇರುತ್ತೆ ಅವುರ್ದೊಂದು ಇಷ್ಟು charges ಹಾಕೆ ಹಾಕ್ತರೆ. ನೀವು ತಿಂಗ್ಳಿಗೊಂದ್‌ ಇಪ್ಪತ್ಸಾವಿರ ಬೇಕಾದ್ರೆ ನೀವು daily ಎರಡೆರಡ್ ಸಾವಿರ ಎತ್ಕೊಳ್ಳೋ ಬದ್ಲು ಅಥ್ವಾ ನಿಮ್ಗೊಂದು ಗೊತ್ತಿರುತ್ತೆ ಇಷ್ಟು ನಂಗ್ amount ಬೇಕು ಮನೆಗೆ ಮನೆಗೆ ಇಷ್ಟು.

ಕೊಡ್ಲಿಕ್ಕಿದೆ ಅವಾಗ ಒಂದೇ ಸಲ ಎತ್ಕೋಳಿ. ಡೈಲಿ ಒಂದ್ ಖರ್ಚಿಗೆ ಒಂದ್ ಸಲ ಎತ್ಕೊಳೋದು ಇನ್ನೊಂದ್ ಖರ್ಚಿಗೆ ಇನ್ನೊಂದ್ ಸಲ ಎತ್ಕೊಳ್ಳೋದಾದ್ರೆ ನಿಮ್ಗೆ charges ಜಾಸ್ತಿ ಆಗುತ್ತೆ.

ಅದೆಲ್ಲದಿಕ್ಕಿಂತ better Google Pay Phonepe ಮತ್ತೆ ಏನ್ ಚಿಕ್ ಪುಟ್ಟದ್ದೇನಾದ್ರೂ payment ಮಾಡೋಕಿದ್ರೆ Google Pay ಎಲ್ಲಾ ಮಾಡಿದ್ರೆ better . ಹೌದಲ್ಲಾ ಈಗ Google Pay Phonepe ಯಲ್ಲ transaction ಜಾಸ್ತಿ ಆದ್ರೆ ಅದ್ರಲ್ಲೂ ಕೂಡ ಸ್ವಲ್ಪ problem ಆಗ್ತಾದಲ್ಲ. ಇಲ್ಲ ಇಲ್ಲ ಅದ್ರಲ್ಲೆಂತ problem ಆಗಲ್ಲ ನಿಂಗೆ ಆದ್ರೆ ನಿಂಗೆ track ಇರುತ್ತೆ ಎಲ್ಲಾದ್ರ ಬಗ್ಗೆ ಆಮೇಲ್ secure ಇದೆ Google Pay Phonepe ಯೆಲ್ಲಾ cash ಗಿಂತ ಅದೇ better.

ಹ ನಮ್ದು ನಾವೇನೆ earn ಮಾಡಿರ್ತೇವೆ ನಮ್ಗೆನ್‌ salary ಇರುತ್ತೆ ಅದೇ ಅಲ್ಲಿ ನಾವು ಖರ್ಚ್ ಮಾಡುದಲ್ವಾ so ಹಾಗಾಗಿ ನಮ್ಗ್ ಅದೆಲ್ಲಾ ಅದ್ರಲ್ಲಿ ಏನ್ charges ಹಾಕಲ್ಲ. ಎಷ್ಟೇ ಬೇಕ್ ಒಂದ್ ರೂಪೈ ಬೇಕಂದ್ರು Google Pay ಮಾಡ್ಬೋದು ಹತ್ತು ರೂಪೈಗು Google Pay ಮಾಡ್ಬೋದು ಹತ್ಸಾವ್ರಕ್ಕೂ ಮಾಡ್ಬೋದು ಏನ್ charges cut ಮಾಡಲ್ಲ ಅವ್ರು. Charges cut ಮಾಡಲ್ಲ ಆದ್ರೂ ಈಗ minimum ಇಷ್ಟೇ ಅಂತ ಇರ್ತದಲ್ಲಾ Google Pay ಆದ್ರೂ Phonepe ಆದ್ರೂ. ಇಲ್ಲ ಇಲ್ಲ ಅದು ನಿಮ್ಗೆ Google Pay per day limit ತಿರುತ್ತೆ ಅದ್ ನಿಮ್ bank set ಮಾಡೋದಷ್ಟೆ. per day ನಿಮ್ಗೊಂದ್ ಐವತ್ತ್ಸಾವ್ರ transfer ಮಾಡ್ಬೇಕೊಂಡ ಅದ್ ನಿಮ್ಗೆ Google Pay ವರು ಮಾತ್ರ set ಮಾಡೋದು ಅದ್ ಬೇಕಾದ್ರ್‌ ನೀವ್ ಐವತ್ತ್ಸಾವ್ರ ಬದ್ಲು ಒಂದ್ ಲಕ್ಷ ನಂಗೆ daily transaction ಮಾಡ್ಬೇಕು ಅಂತ ಅಂದ್ರೆ ಅವ್ರು limit increase ಮಾಡಿ ಕೊಡ್ತಾರೆ. ಅದ್ ಏನ್ problem ಇಲ್ಲ ಅದ್ರಲ್ಲೆನ್ ನಿಮ್ಗೆ charges ಹಾಕಲ್ಲ Google Pay ಲ್ಲ ಅದೆಲ್ಲ fully free ಒಂದ್ ರೂಪೈನು

Extra charges ಮಾಡಲ್ಲ ಹಾ ಅದಕ್ಕೆ ನೀವ್ ಏನ್ ಮಾಡಿ ಅಂದ್ರೇ ಆದಷ್ಟು Google Pay use ಮಾಡಿ ಆಮೇಲೆ ಬೇರೆ branch ಈವಾಗ ನಿಮ್ದು bank HDFC ಆದ್ರೆ.

ನೀವ್ HDFC bank ಅಲ್ಲೇ withdraw ಮಾಡ್ಬೇಕು amount ಅವಾಗ ನಿಮ್ಗೆ ಅವ್ರು free ಆಗ್ ಕೊಡ್ತಾರೆ ಅಹ್ ಅಹ್ ಒಂದಿಷ್ಟ್ ನೀವ್ HDFC ಬಿಟ್ಟು ಅಹ್ ಕೆನರಾ ಅಥ್ವಾ ಬೇರೆ ಆಕ್ಸಿಸು ಬೇರೆ ಬೇರೆ ಹೋದ್ರೆ ಆಮೇಲೆ ಹೋಗಿ. Balance ಎಲ್ಲ check ಮಾಡ್ಬೋದು ಅಲ್ಲಿ ಹೋಗಿಯು bank ಲ್ಲಿ check ಇದ್ ಗ್‌ ಹೋಗಿ balance ಎಲ್ಲಾ check ಮಾಡ್ಬಾರ್ದು ತುಂಬಾ ಸಲ ಅಂದ್ರೆ per transaction ತರಾನೆ cut ಆಗುತ್ತೆ.

So usually ನೀವ್ ಏನ್ ಮಾಡ್ಬೇಕ್ Google Pay ಲ್ಲೆಲ್ಲಾ ಹ್ಮ್ bank balance check ಮಾಡ್ಬೋದು, ಇಲ್ಲ ನಿಮ್ mobile banking ಲ್ಲೇ ನೋಡ್ಬೋದಲ್ಲ.

So ಅದ್ better ನೀವ್ ಹೋಗ್ಬಿಟ್ಟು ಏನಾದ್ರು ಅಂದ್ರೆ salary ಬಂತಾ ಅಥ್ವ ಯಾವ್ದಾದ್ರು amount ಹಾಕಿರೋದು ಯಾವ್ದಾದ್ರು ಬಂತಾ ಇಲ್ಲ ಅಂತ ನೋಡೋಕೋದ್ರೆ ಅದಕೊಂದ್ transaction charge ಹಾಕೇ ಹಾಕ್ತರೆ ಅವ್ರು. ಹ್ಮ್ ಅಲ್ಲಾ ನಮ್ಗೆಲ್ಲಾ ಜಾಸ್ತಿ ಅಲ್ಲಿ cash ತೆಗಿಲೇಬೇಕಾಗ್ತಾದಲ್ಲಾ ಈ ಈಗ ನಾನು Phonepe Google Pay ಎಲ್ಲಾ ಈ ಈ ಸ್ವಲ್ಪ ಈ time ಅಲ್ಲಿ ಮಾಡಿದ್ದು ಮುಂಚೆಯೆಲ್ಲ ಇರ್ಲಿಲ್ಲಲ್ಲ.

ಆದ್ರೆ ಈಗ ಈಗ transaction ಜಾಸ್ತಿ ಆದ ಹಾಗೆ ನಂಗೆ cut ಆಗ್ತಾ ಉಂಟು. ಇಲ್ಲ ಅಂದ್ರೆ ಹಾಗೆ ಏನ್ ಗೊತ್ತಾ ಸ್ವಲ್ಪ ನಾವು ಅದ್ರಕ್ಕೆ ರೂಢಿ ಆದ್ರೆ ಆದಷ್ಟು ಕಮ್ಮಿ ಆಗುತ್ತೆ ನಾವ್ ನಿಂಗೊಂದ್ cash ಅಂತ ಒಂದ್ ಐದ್ಸಾವಿರ ಬೇಕಾದ್ರೆ ಒಂದೇ ಸಲ ಎತ್ಕೊಂಡ್ ಬಿಟ್ಬಿಡಿ ಆಮೇಲೆ Google Pay ನಾವೀರ್ವಾಗ ನಾನ್ ಬೆಂಗ್ಳುರಲ್ಲಿ ಒಂದ್ ಎರಡ್ ಮೂರ್ ತಿಂಗ್ಳೈತು ಒಂದ್ರು ಒಂದು ಸಲನು ಹೋಗಿ cash withdraw ಮಾಡಿಲ್ಲ ಲ್ಲ Google Pay Google Pay Google Pay ಅದು ನನ್ಗ್‌ ಒಂದ್ ಲೆಕ್ಕದಲ್ಲಿ ಏನ್ ಮಾಡಿದ್ದೀವಿ ಅಂತ ಅಲ್ಲಿ Google Pay history ಇರುತ್ತೆ tracking ಇರುತ್ತೆ. ಹ್ಮ್. ಅಂದ್ರೆ ನಮ್ಗೆ ಏನ್ ಖರ್ಚ್ ಮಾಡಿದ್ದೀವಿ ಅಂತ ಒಂದ್ ನೆನ್ಪಿರುತ್ತೆ cash ಕೊಟ್ರೆ ನಮ್ಗ್ ಅದ್ ನೆನ್ಪಾಗಿರಲ್ಲ ಆಮೇಲೆ ನಾನ್ ಈವಾಗ ಯಾರ್ಗೋ ಒಂದ್ ಐದ್ಸ್ಸಾವಿರ ಹಾಕಿದ್ದೀನಿ ನಾನ್ cash ಕೊಟ್ರೆ ಅವರತ್ರ ಏನೂ record ಇರಲ್ಲ. ಅದೇ Google Pay ಲಿ ಮಾಡಿದ್ದೀನಿ ಅಂದ್ರೆ ಅವ್ರಿಗೆ ತೋರಿಸ್ಬೋದು.

ಆದಷ್ಟು ಅದೇ better ಅದು ಹಾ. ನೀವು Google Pay use ಮಾಡಿ ಹಾಗೂ ನಿಮ್ಗೇನಾದ್ರು ತುಂಬಾ ಸಲ charges cut ಆಗ್ತಾ ಇದೆ ಆತರ ಈತರ ಅಂದ್ರೆ ಮಾತ್ರ bank ಹೋಗಿ ಕೇಳಿದ್ರೆ ಅವ್ರು ಹೇಳ್ತಾರೆ.

ಅದು ಬಿಟ್ಟು ನೀವೂ ಏನಾದ್ರು massage ಕಳಿಸಿದಲ್ಲಿ ಯಾವದಕ್ಕೆ cut ಆಗಿದೆ ಅಂತ ನೋಡ್ತಿನಿ.

ಹಂಗ್ ಏನಾದ್ರೂ ತುಂಬ ಸಲ cut ಮಾಡ್ತಿದ್ರೆ ಇದು SMS charges ಅದೆಲ್ಲ ಆದ್ರೆ ಅದ್ ಒಂದ್ಸಲ ಮಾತ್ರ yearly ಅವ್ರು ಹಾಕೋದು. ಅದೆ ನಾನ್ ಸ್ವಲ್ಪ ನಿಂಗೆ details ಎಲ್ಲ ಕಳಿಸ್ತೆ.

ನೀವ್ ಕಳ್ಸಿ ಕಳ್ಸಿ ನೋಡ್ಬಿಟ್ಟು ನಾನ್ ನಿಮ್ಗೆ phone ಮಾಡ್ತೀನಿ okay ನ.

ಆಮೇಲೆ ಏನಾರ್ ಇದ್ರೆ phone ಮಾಡ್ತೀನಿ ನೀವ್ ಕಳ್ಸಿಡಿ ಅದನ್ನ್ ನೋಡ್ಬಿಟ್ಟು ಹೇಳ್ತಿನಿ ಹ್ಮ್. Okay.

ಹೌದು ಸ್ಮಿತಾ ಮಾತಾಡುವುದು.

ಹಾ ನಾನು ಚೆನ್ನಾಗಿದ್ದೇನಾ ನೀನು ಸರಿತಾ ಅಲ್ಲಾ?

ಹಾ voice ಅಲ್ಲಿ ಗೊತ್ತಾಯ್ತು ಹೇಗಿದ್ದಿ ನೀನು? ನಾನು ಕೂಡ ಚೆನ್ನಾಗಿದ್ದೇನೆ ಅಲ್ಲಾ, ಎರಡು ವರ್ಷ ಇಂದ ನಾವು ಎಲ್ಲಿಗೂ ಕೂಡ ಹೋಗ್ಲಿಲ್ವಾ ಅಲ್ವಾ ಈ ಸಲ Christmas ಗೆ ಅಂತ ತಿರ್ಗಾಡಲಿಕ್ಕೆ ಹೋಗೋಣವಾ ಅದಕ್ಕೆ ನಾನು phone ಮಾಡಿದ್ದು ನಿಮ್ಗೆ . ಹೌದಾ ಹೋಗುವನ ನಾನು ಮನೆಯಲ್ಲಿ ಕುತ್ಕೊಂಡ್ bore ಆಗಿದೆ ಹೋಗುವ. ಹೌದಾ ಎಲ್ಲಿಗೆ ಹೋಗೋಣ ಈ ಸಲ?

ಎಲ್ಲಿ ಹೋಗುವ ಈಗ ಚಳಿ ಅಲ್ಲ. ಹೌದು ಎಲ್ಲಿಗಾದ್ರೂ ಚಳಿ ಇದ್ರೆ ಏನು ನಾವು ತಿರ್ಗಾಡಲಿಕೆ ಹೋಗಿ ಅಲ್ಲೇ ಕೂರುವುದು ಇಲ್ಲ ಅಲ್ಲ. ಅದು ಹೌದು ಮಳೆಸ ಬರ್ತಾ ಉಂಟು ಹ್ಮ್.

ಹಾ ಹೋಗುವ ಹೋಗುವ ಬೇಗ ಹೇಳು ಎಲ್ಲಿ ಹೋಗುವ ಅಂತ ಮಡಿಕೇರಿ ಚಿಕ್ಮಂಗ್ಳುರ್.

ಗಾಡಿ ನಾವು ಎಷ್ಟು ಮಂದಿ ಅಂತ ಸಾ count ಆಗಿ ಮತ್ತೆ ನೋಡುವ ಕಾರ್ ಅಲ್ಲಿ ಆದ್ರೆ ಕಾರು. ಹಾ ಕಾರಿನಲ್ಲಿ ಎಷ್ಟು ಒಂದು ಎರಡು ಮೂರು ನಾಲ್ಕು ಐದು ಜನ.

ನಾವು ಒಂದು ಹತ್ತು ಹದಿನೈದು ಮಂದಿ ಹೋಗುವ ಹಾ.

ಆ ಸಣ್ಣದು tempo ಬರ್ತದ್ ಅಲ್ಲ. ಹೌದು ಒಂದು ಎರಡು ದಿನದ trip ಮಾಡುವ ನಾವು.

ಅಲ್ಲಿ ನಿಮಗೇನಾದ್ರು ಅಕ್ಕ ಪಕ್ಕದವರು ಯಾರಾದ್ರೂ ಇದ್ರೆ ಹೇಳಿ ನೀವು ಕೂಡ. ಹಾ ಸರಿ ಹೇಳ್ತೇನೆ ಹೇಳ್ತೇನೆ ಅದೇ ಇಟ್ರೆ ಉಂಟಲ್ಲ weekend ಲ್ಲಿಯೇ ಇಡುವ ಆಯ್ತಾ ಶನಿವಾರ ಆದಿತ್ಯವಾರ ಮಕ್ಕಳುಸ ಬರ್ಬೇಕಲ್ವಾ. ಹೌದು ಹೌದು ಆಗ್ಬಹುದು ಹಾಗೇನಾದ್ರೂ ಎಲ್ಲರಿಗೂ time ಸಿಗ್ಬೇಕು ನಮಗೆ.

ಹಾಗೆ ಒಂದು ದಿನ ಏನಾದ್ರು ನಿಗಂಟು ಮಾಡುವ. ಹಾ ಸರಿ ಇನ್ನು ನೋಡು ನೀನು ಮಾಡು ನನ್ಗೆ ಹೇಳಿದ್ರೆ ಆಯ್ತು ನಾನು ಬರ್ತೇನೆ ನೀನು ಎಲ್ಲಾ select ಮಾಡಿ ಎಲ್ಲಾ ಇಡು ಎಲ್ಲಿ ಎಲ್ಲಾ ಹೋಗುವುದು ಯಾವ tempo ಎಲ್ಲಾ ನಿನ್ನ ಮೇಲೆ ನಾವು ನೀನು ಹೇಳುವಾಗ ನಾವು ready ಇರ್ತೇವೆ. ಹೌದು ನಿನ್ಗೆ ಚಳಿ ಆಗ್ತದೆ ಅಲ್ಲ ಒಂದು jacket ಅನ್ನ. ಹೌದು ಮಾರೇ jacket ಎಲ್ಲ ಬೇಕು ಹೌದು ಮಾರೇ ಚಳಿಗೆ ಇಲ್ಲಿ ಮಕ್ಕಳು ಹಾ ಮಕ್ಕಳಿಗೆ ಚಳಿ.

ಈಗ ಬೆಳಿಗ್ಗೆ ಏಳ್ಲಿಕ್ಕೆನೆ ಆಗುವುದಿಲ್ಲ ಈಗ ಚಳಿ ಅಲ್ಲ. ಹೌದು ಮತ್ತೆ ಏನಾದ್ರು ಕೊಂಡೋಗ್ಲಿಕ್ಕೆ ಉಂಟಾ ಹೋಗುವಾಗ trip ಪಿಗೆ ಹೋಗುವಾಗ. ಮತ್ತೆ food food ಅಲ್ಲಿ ಎಲ್ಲಾ costly ಅಲ್ಲ ಮಾಡಿಕೊಂಡು ಹೋಗುವುದ ಎಂತ ಹೇಳು ನನ್ಗೆ ಮಾಡುದಾದ್ರೆ ಮಾಡುವ. ಹೌದ್ ಅದೇ ಎಲ್ಲ ಆಲೋಚನೆ ಮಾಡಿ ಏನಾದ್ರು ನಾವು ಒಂದು ದಿನ ಯಾರೇ fix ಮಾಡಿ ಹೋಗುವ ಎಲ್ಲರೂ ಒಟ್ಟಿಗೆ. ಹಾ ಹೌದು ಅದು ಆತರ ಮಾಡುವ ಹೌದು. ಎರಡು ವರ್ಷದಿಂದ ಎಲ್ಲಿಗೂ ಕೂಡ ನಾವ್ ಹೋಗ್ಲಿಲ್ವಲ್ಲಾ.

ಎಲ್ಲ ಜನಗಳನ್ನ ನಾನ್ಸ ನನ್ನ friend ನ, ಬೇರೆಯವರನ್ನೆಲ್ಲ ಹೇಳ್ತೇನೆ. ಹ ಮತ್ತೆ ಮನೆಯಲ್ಲಿ ಎಲ್ಲರೂ ಹೇಗಿದ್ದಾರೆ? ಹಾ ಸೌಖ್ಯನ ಎಲ್ಲ ಸೌಖ್ಯ ನಿಮ್ಮ್ ಮನೆಯಲ್ಲಿ? ಹಾ ನಮ್ಮ್ ಮನೆಯಲ್ಲಿ ಕೂಡ ಎಲ್ರು ಸೌಖ್ಯದಿಂದ ಇದ್ದಾರೆ.

ಆಯ್ತಾನಾ ಮತ್ತೆ ಮತ್ತೆ ಮಾಡ್ತೇನೆ phone . ಇನ್ನೊಂದ್ಸಲ ಸಿಗುವ ಮತ್ತೆ ನಾನು ಎಲ್ಲಾ ಇದು ಮಾಡಿ tick ಮಾಡಿ ಮತ್ತೆ ನಿಮ್ಗೆ call ಮಾಡ್ತೇನೆ ಆಯ್ತಾ. ಹ ನನ್ಗೆ ಹೇಳು ಹೇಳು ಮತ್ತೆ ಎಷ್ಟು ಎಷ್ಟು ಆಗ್ತದೆ ಎಲ್ಲಾ ಕೇಳು driver ಅದೆಲ್ಲ . ಹ ಹೌದು ಅವರತ್ರ ಕೇಳ್ಬೇಕಲ್ಲ ಅಲ್ಲಿಗೆ ಹೋಗುವಾಗ ಎಷ್ಟು ಎಷ್ಟು ಬೀಳ್ತದೆ ನಮಗೆಲ್ಲ. ಹೌದ್ ಹೌದು ಮತ್ತೆ ಎಲ್ಲ share ಮಾಡುವ ಇನ್ನ ನಿನ್ಗೆ ಎಷ್ಟಲ್ಲಾ ಹ ಮಾಡ್ಲಿಕ್ಕೆ ಉಂಟೆಲ್ಲ ಮಾಡು ಅಲ್ಲಿ.

ಮತ್ತೆ ಅದ್ರದೆಲ್ಲ ಹೇಳು food free ಗೆಲ್ಲ ಬೇಕಲ್ಲಾ food ಅದೆಲ್ಲಾ ನೋಡು.

Okay ಇನ್ನೊಂದ್ಸಲ call ಮಾಡುವ ಮತ್ತೆ ಆದ್ಮೇಲೆ call ಮಾಡ್ತೇನೆ ನಾನು ಎಲ್ಲಾ.